ಜಿಮ್ ಮಾಡ್ತಾ ಇರ್ಬೇಕಾದ್ರೆ ಮಾತ್ರ ಸಣ್ಣ ಇರ್ತೀಯ ಆಮೇಲೆ ಮತ್ತೆ ಬಿಟ್ ಬಿಟ್ರೆ ದಪ್ಪ ಆಗ್ತೀಯ ವೇಸ್ಟ್ ಆಯ್ತದೆ ಬೇಡ ಮನೇಲೆ ಯೋಗಾಸನ ಎಲ್ಲ ಮಾಡು.

ಆ ಅದು ತಿನ್ನಕೆ ಒಂದು ರೀತಿ ಖುಷಿ ಬೆಣ್ಣೆ ಅಂತ. ಆ ಏನಂತಂದ್ರೆ ಇವಾಗ ಸ್ವಲ್ಪ ಬೆಣ್ಣೆಗಳು ಸಿಗೋದು ಕಮ್ಮಿ ಆಗೋಗಿದೆ ಪ್ಯೂರ್ ಮುಂಚೆ ಎಲ್ಲ ಈ ಹಳ್ಳಿ ಸೈಡ್ ಇರಬಹುದು ಈ ಸಿಟಿ ಸೈಡ್ ಇರಬಹುದು.